ಕ್ಲಾಥ್ಸ್ ಈಗ ಅವಾಗ್ ಮುಂಚೆ ಎಲ್ಲ ಬಟ್ಟೆ ನೋಡ್ತಾ ಇದ್ರೂ ಕ್ವಾಲಿಟಿ ನೋಡ್ತಾ ಇದ್ರು ಅವಾಗ ರೇಟ್ ನೋಡ್ತಾ ಇದ್ರೂ. ಇಗ ಹಂಗಲ್ಲ ಟ್ರೆಂಡ್ ಪ್ರಕಾರ ಯಾವ್ ತರ ಚೆನ್ನಾಗ್ ಕಾಣುತ್ತೆ ವೆರ್ ಮಾಡ್ಕೊಳ್ಳೋಕೆ ಲೈಟ್ ವೆಯಿಟ್ ಜಾಸ್ತಿ ಪ್ರೆಫೆರ್ ಮಾಡ್ತಾರೆ.

ಆಹ್ಹ್ ಫಸ್ಟ್ ಇರಿಟೇಷನ್ ಬರೋದೇ ಅವ್ರಿಗೆ ರೋಡ್ ಮೇಲೆ ರೋಡ್ ಹೆಂಗಿರುತ್ತೆ ರೋಡ್ ಸರಿ ಇಲ್ಲ ಅಂತ ಅಂದ್ರೆ ಸೀದಾ ಕೆಳಗಡೆ ಮೋಟಾರ್ ಕೆಳಗಡೆ ಹೋಗ್ತಿವಿ ಅಂತೇಳಿ.

ಊಟ ಇಲ್ದೆ ನಿದ್ರೆ ಇಲ್ದೆ ಇರ್ತಾರಂದ್ರೆ ಏನೂ ಕಿರಿ ಕಿರಿ ನೇ ಇರೋಲ್ಲ. ಪ್ರತಿ ಸರಿ ನೋಡ್ತಾರೆ ನಮ್ಮನೆಯವ್ರು.